ಯುವ್ರ್ ಏನ್ ಮಾಡ್ತಾರೆ ನಮ್ಮ ಊರಿನ್ ಕಡೆಯವ್ರು ಬಡ್ಡಿ ವ್ಯವಹಾರದವರು.

ಮೂರು ಮಾಡ್ತಾರೆ ಕೆಲವೊಂದ್ ಜನ ನಾಲ್ಕು ಮಾಡ್ತಾರೆ.

ಹೌದೌದು ಖಂಡಿತ. ಈಗ ನಾವು bank ಅಲ್ಲಿ ಪಡಿ ಬೇಕಾದ್ರೆ.

bank ಅಲ್ಲಿ ಪಡಿ ಬೇಕಾದ್ರೆ ನಾವು GSTಅನ್ನೋದು

ನಾವೇನಾದ್ರೂ ಈಗ asset ಇರುತ್ತೆ ನಮ್ದು,

ಅದರ್ ಮೇಲೆ ಏನಾದ್ರುನು ಅಂಗಡಿ ration ಅಂಗಡಿ ದಿನಸಿ ಅಂಗಡಿನ,

ಏನೋ ಒಂದ್ ನೆಡ್ದೆಸ್ತಿದಗಾ ಅದಕ್ಕೆ ಒಂದ್ GST number ಮಾಡ್ಸ್ಕೊಂಡು,

ಖಂಡಿತ government ಕಡೆಯಿಂದ ನಾವು ಅದು full verification ಇದ್ ಇರುತ್ತೆ ನಮ್ ಹತ್ರ.

ಆದ ಕಾರಣ ನಮ್ಗೆ loan ಮಾಡಕ್ ಹೋದಾಗ ನಮ್ಗೆ ತುಂಬಾನೇ ನೀವ್ ಎಷ್ಟ್ ಅನ್ಕೊಂಡಿರ್ತಿರೋ ಅಷ್ಟ್ ಸಿಗೋ chances ಇರುತ್ತೆ.

ನೀವು ಈಗ ಐದ್ ಲಕ್ಷ ರೂಪಾಯ್ ಮಾಡ್ಬೇಕು ಅನ್ಕೊಂಡಿರ್ತೀರ,

ನೀವು GST ಏನಾದ್ರೂ ಕಟ್ಟಿಲ್ಲ ಏನೋ ನಿಮ್ಮ personal ಅದ್ರಿಂದನು ನೀವು ಮಾಡ್ಸಿಲ್ಲ ಅಂದ್ರೆ.

ಮೂರ್ ಲಕ್ಷ ವರ್ಗು ಸಿಗೋ chances ಇರುತ್ತೆ.

ಇನ್ನು ನೀವು GST ಎಲ್ಲ ಕಟ್ತೀನಿ ಅಂತ ಹೇಳುದ್ರೆ,

bank ಅವ್ರು ನಿಮ್ಗ್ ಹಿಂದೆ ಮುಂದೆ ನೋಡ್ದಿರಾನೆ ಒಂದ್ ಐದ್ ಲಕ್ಷಾನು ಕೊಡೊ chances ಇರುತ್ತೆ. ಹೌದು ಯಾಕಂದ್ರೆ ಎಲ್ಲಾ ತೆರಿಗೆ ಕಟ್ತಾ ಇದ್ದಾರ್ ಇವ್ರು.

ಅದೆ ಯಾವ್ದೇ ವಂಚನೆ ಮಾಡ್ತಾ ಇಲ್ಲಾ ತೆರಿಗೆ ವಂಚನೆ ಮಾಡ್ತಾ ಇಲ್ಲಾ ಅಂತ ನಂಬಿಕೆ ಇದ್ರೆ ಖಂಡಿತ ಕೊಡ್ತಾರೆ. ಅವರಿಗೆ ಏನಂದ್ರೆ ಈಗ ತೆರಿಗೆ governmentಗೆ ಕಟ್ತಿದ್ದಾರೆ ಅಂದ್ರೆ.

ತಿಂಗಳಾಗಿದ್ ತಕ್ಷಣ bankಗು ಕಟ್ತಾರೆ ಇವ್ರು ಅನ್ನೋ ಇದ್ರಲ್ಲಿ full ಕೊಟ್ಟೆ ಕೊಡ್ತಾರೆ.

ಈಗ ನೀನು ಬಡ್ಡಿ ವ್ಯವಹಾರಕ್ಕೇ ಬಂದಾಗ ಊರ್ ಕಡೆ ಅವ್ರು,

ಈಗ ಆಸ್ತಿ ಪತ್ರಗಳನ್ನ ಕೇಳ್ತಾರೆ.

ಅದರ್ basis ಮೇಲೆ ಅವ್ರು ಕೊಡ್ತಾರೆ. ಅ ಏನoದ್ರು ಅವರು bank ಅವರು ಒಂದ್ ಏನಾದ್ರು ಒತ್ತೆ ಇಟ್ಕೊಂಡು.

gold ಆಗಿರ್ಬಹುದು ಇಲ್ಲ ನಿಮ್ ಅಂಗಡಿ documents ಆಗಿರ್ಬಹುದು,

ಇಲ್ಲ ಅವ್ರು ಆಸ್ತಿ ಪತ್ರಗಳಾಗಿರ್ಬಹುದು ಹಿಡ್ಕೊಂಡೆ ಕೊಡ್ತಾರೆ.

but ಖಂಡಿತವಾಗಿ ನೀವ್ ಯಾವಾಗ return ಮಾಡ್ತಿರ ಅವರಿಗೆ amountಟು.

ಅವಾಗಂತೂ ನಿಮ್ಮ ಏನ್ ಕೊಟ್ಟಿರ್ತೀರಾ ಅಡವ್ ಇಟ್ಟಿರ್ತೀರ ಅದನ್ನoತು ಖಂಡಿತ ಹಿಂದಕ್ ಮಾಡ್ತಾರೆ.

ಅದೆ ಈಗ ನಾವು ಒಂದು ದೊಡ್ಡ loan ಒಂದ್ ತಗೋ ಬೇಕಂದ್ರೆ ,

ನಾವು ಮೊದಲು ಯಾವ್ದಾದ್ರು loanಗಳು ನಾವ್ ತಗೊಂಡಿದ್ರೆ ಅಗ ನಮ್ಗೆ ಬೇಗ ಸಿಗುತ್ತೆ.

ಮೊದಲು ಯಾವ್ದಾದ್ರು loan ತಗೊಂಡು ಅದನ್ನ ಮರು ಪಾವತಿ ಮಾಡಿದ್ರೆ. ಹೌದೌದು ಖಂಡಿತ ಖಂಡಿತ. ನಂತರ ನಾವು ಏನಾದ್ರೂ loan ತಗೊಬೇಕಂದ್ರು ಅವ್ರು ಸುಲಭವಾಗ್ ಕೊಡ್ತಾರೆ ಯಾಕಂದ್ರೆ ನಮ್ಗೆ, ಒಂದು credit history ಅಂತ ಇರುತ್ತೆ.

ಈಗ ಉದಾಹರಣೆ ತಗೊಂಡಾಗ ನೀವು ಈಗ CIBIL score ಅಂತ ಬರುತ್ತೆ ಯಾವ್ದು credit card ಕೊಡ್ತಾರ್ ನಿಮ್ಗೆ.

ನೀವ್ ಅದ್ರಲ್ಲೇನಾದ್ರು neat correct ಆಗಿ

ಅವರು increase ಮಾಡೋ chances ಇರುತ್ತೆ. ಹ ನಮ್ಮ limit ಸ್ವಲ್ಪ increase ಮಾಡ್ತಾರೆ,

definite ಆಗಿ loan

ಆ ಏಳ್ನೂರಕ್ಕಿಂತ ಹೆಚ್ಚಿದ್ರೆ.

ನೀವ್ ಖಂಡಿತ ನೀವ್ loan ಎಷ್ಟ್ ಹಾಕ್ತಿರ ಒಂದು ಇಂಚು ಮಿಂಚು ಕೊಟ್ಟೆ ಕೊಡ್ತಾರೆ ಅಷ್ಟೆ ಒಂದ್ ಐದ್ ಲಕ್ಷ ರೂಪಾಯಿನು ಕೊಡೊ chances ಇರುತ್ತೆ.

ಯಾಕಂದ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವರ್ಗೆ ಏಳ್ನೂರು ಏಳ್ನೂರು

correct ಆಗಿ ಪಾವತಿ ಮಾಡಿದ್ದಾರೆ ಇವ್ರು ಕೊಡ್ಬಹುದು ಇವರಿಗೆ ಅನ್ನೋ ಇದು mind set ಅಲ್ಲಿ ಇರ್ತಾರೆ.

ನಾವ್ credit card ಕೊಡೊ ಹತ್ ಸಾವ್ರನೆ correct ಆಗಿ maintain ಮಾಡಿಲ್ಲ ಅಂದ್ರೆ.

ಅವರ್ಗೆ ಎಲ್ಲೋ ಒಂದ್ ಕಡೆ ಬಂದೆ ಬರುತ್ತೆ

ಆದ ಕಾರಣ ಆಲ್ಲಿ ನಾವ್ ಆ credit cardನು ಕೂಡ neatಆಗಿ use ಮಾಡಿ ಆ CIBIL score ಅನ್ನೋದ್ ಬರುತ್ತಲ್ಲ

maintain ಮಾಡುದ್ರೆ ಅವಾಗೂ ನಮ್ financial ಆಗಿ ನಾವು ಸ್ವಲ್ಪ strong ಆಗಿರ್ತೀವಿ ಅಂತ ಹೇಳಿ ಅವರಿಗೆ ನಂಬಿಕೆ ಇರುತ್ತೆ.

ಹ್ಮ್ ಮತ್ತೇನoದ್ರೆ ಈಗ ನಾನು ನನ್ನ ಹತ್ರ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡಿದೆ.

ಹ ಅದನ್ನ ಹೆಂಗೆ ಒಂತರ use ಮಾಡ್ಬೇಕು ಈಗ ನಾನೊಂದು ಮನೆ ಕಟ್ಬೇಕು ಹತ್ತು ವರ್ಷ ಆದ್ಮೇಲೆ.

ಈಗ ನನತ್ರ ಹತ್ತು ಲಕ್ಷ ಇದೆ.

ನಾನು ಇನ್ನ ಹತ್ತು ವರ್ಷ ಆದ್ಮೇಲೆ ಅದು ಒಂದು ಒಂದು ಒಂದು ಕೋಟಿ ರೂಪಾಯಿ ಮೊತ್ತದ ಮನೆ ಕಟ್ಬೇಕ್ ಅನ್ಕೊಂಡಿದ್ದೀನಿ.

ಈಗ ಆ ಹತ್ತು ಲಕ್ಷನ ಹೆಂಗೆ use ಮಾಡುದ್ರೆ ನಾನು ಒಂದ್ ಕೋಟಿ ಮಾಡ್ಬಹುದು? ನಮ್ದು ಮನೆ ಕಟ್ಟೋಕೆ ದುಡ್ಡು capital ಮಾಡ್ಬಹುದು ಅಂತ.

ಖಂಡಿತ ಕೊಡ್ಬಹುದು ಈಗ ನಿಮ್ ಕಡೆ ದುಡ್ಡಿರುತ್ತೆ ,

double amount ಮಾಡ್ಬೇಕು ಅಂತ ಈಗ plan ಕೊಡ್ಬೇಕು ನಿಮ್ಗೆ. ಹೌದು ಯಾವ್ದಾದ್ರು business ಮಾಡಿದ್ರೆ

ಅದು ನೀವು business ಮಾಡೋದಕ್ಕಿಂತ ಈಗ ಬಡ್ಡಿ ವ್ಯವಹಾರ ಮಾಡ್ಬೋದು.

ಅಂದ್ರೆ ಏನು ನಿಮ್ಮ friendsಗೆ ಆಗಿರ್ಬಹುದು ಯಾರಾರು ಬಡ್ಡಿ ಅoತು ಈಗ ಎಲಾರ್ಗು ಅವಶ್ಯಕತೆ ಇದ್ದೆ ಇರುತ್ತೆ.

ನಾವದನ್ನ start ಮಾಡ್ದಾಗ ನಮ್ಗೆ ನಂಬಿಕೆ ಇರೋರಿಗೆ ಕೊಟ್ಟು.

ಅದನ್ನ double ಮಾಡೋ chance ತುಂಬಾನೇ ಅದೆ ಈಗ ಸ್ವಲ್ಪ trend ನಡಿಯೋದು ಅಂದ್ರೆ ಅದೆ.

ಇತ್ತು four ನಾಲ್ಕು ರೂಪಾಯಿ interestಅಲ್ಲಿ ಹಾಕ್ಬಹುದು ಅದನ್ನ .

ಹಂಗೂ ಮಾಡಿ ನಿಮ್ಮ ಏನ್ ವರ್ಷಕ್ಕೆ ಇಷ್ಟ ಬಂದಾಗ revenue highly returns ಬರುತ್ತೆ ಅಂತಾನೆ ಹೇಳ್ಬಹುದು.

ಅದು ನಾಲ್ಕು ರೂಪಾಯಿ per month ಅಂದ್ರೆ ಇದು ಒಳ್ಳೆ returnನೇ.

ಯಾಕಂದ್ರೆ ಈಗ ನಾವು. ಒಂದು fixed depositಟು,

ಅದಕ್ಕೆ ನಾವು ಬಡ್ಡಿ ವ್ಯವಹಾರ ಮಾಡಿದ್ರೆ ಆ ಬೇಗ , ನಮ್ಮ money ಯನ್ನು double ಮಾಡ್ಬಹುದು.

ಎಲ್ರು ರೈತರು ಆಗಿರ್ಬಹುದು ಬೇರೆಯವರು ಆಗಿರ್ಬಹುದು GST ಅನ್ನೋದು ತೆರಿಗೆ ಅನ್ನೋದು ಕಟ್ತೀರಲ್ಲಾ?

ಅವಾಗ ನಿಮ್ ಹತ್ರ ಬರೋ chances ಇರುತ್ತೆ.

ಅವಾಗ ಮೂರು ರೂಪಾಯಿ ಇಟ್ರು ನಾಲ್ಕು ರೂಪಾಯಿ ಇಟ್ರು ಕೂಡಾ ಅವ್ರು ತಗೋಳೋದು.

ಅದರ ಕಾರಣ financial ಇದು ಕೂಡ ಒಂದು,

ಮತ್ತೆ financial management ಅವರಿಗೂ ಗೊತ್ತಿರ್ಬೇಕು ಈಗ.

ಈಗ ನೀನು ಯಾರಿಗ್ ಕೊಡ್ಬೇಕು ಅಂತಿದ್ದೀಯ.

ಅವರು ಚೆನ್ನಾಗಿ finance manage ಮಾಡ್ತಿದಾರ ?

ಹೌದು ಇದು ಹೆಂಗಂದ್ರೆ ಈಗ ಇಪ್ಪತ್ತೈದ್ ಸಾವಿರ ಸಂಬಳ ಬರ್ತಿದ್ರೆ ಅವರಿಗೆ

ಹೆಂಗೆ ಅವರು ಮನೆ ನಡುಸ್ತಿದ್ದಾರೆ?

ಏನ್ ಆಧಾರದ ಮೇಲೆ ನಾವ್ ಕೊಡ್ಬೇಕ್ ಅವರ್ಗೆ.

ಇವರ್ಗೆ ಇಷ್ಟು ರೂಪಾಯಿ ಕೊಟ್ರೆ ಅವರ್ಗೆ ಯೋಗ್ಯತೆ ಇದ್ದೀಯ ಮತ್ತೆ ಪಾವತಿ ಮಾಡಕೆ. ಹ್ಮ್ ಮರು ಪಾವತಿ ಮಾಡ್ತಾರ ಇಲ್ವ?